ಇದು ಏನಾಕೈತಿ ಅಂದ್ರ ನಡಿತೈತಿ ಹಸಿರು ಕಲರ್ ಐತಿ ಮಂದಿರ್ ಐತಿ. ಇನ್ ಮೇಲೆ ಇನ್ನೆರಡು ಗಿಡ ಅದಾವ. ಮುಂದ ಹುಲ್ಲು ಎದ್ದೈತಿ ಒಂದು ಕಿಟಕಿ ಐತಿ ಕಿಟಕಿದು ವಿಂಡೋ ಓಪನ್ ಆಗೈತಿ ಒಂದು ಬಟ್ಟಿ ಐತಿ.

ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಸಾಮಾಜಿಕ ಜವಾಬ್ದಾರಿ.